ಆದರೆ ನೋಡುವಾಗ ನನಗೆ ಇದು ಸಿಟಿ ಸೆಂಟರ್ ಥರ ಕಾಣಿಸ್ತಾ ಇಲ್ಲ ಇದು ಫಾರಮ್ ಮಾಲ್ ಥರ ಕಾಣ್ಸಿದೆ ಆದರೆ ನಾನು ಒಮ್ಮೆ ಕೂಡ ಫಾರಮ್ ಮಾಲ್ ಗೆ ಹೋಗ್ಲಿಲ್ಲ ಆದರೆ ಒಮ್ಮೆ ಹೋಗ್ಬೇಕಂತ ಇದ್ದೇನೆ.

ಇದೊಂದು ಮೆನ್ಸ್ ಬ್ಯೂಟಿ ಪಾರ್ಲರ್ ಅಂತ ನನಿಗೆ ಅನ್ನಿಸ್ತಿದೆ ಇದರ ಫೇಸಿನ ಮೇಲೆ ಅಂದರೆ ಮುಖದ ಮೇಲೆ ಏನೋ ಬಿಳಿಯ ಒಂದು ಪದಾರ್ಥ ಹಾಕಿದ್ದಾರೆ.